ಇದು ಒಂದು ಬಸ್ನ್ ಚಿತ್ರವಾಗಿದ್ದು ಬಸ್ಸಿ ನಲ್ಲಿ ಹಲವರು ಬಸ್ ಗಳನ್ನು ನೋಡಬಹುದು ಲಾರಿ ಕೆಂಪು ಲಾರಿ ಹಳದಿ ಲಾರಿ ಹಲವರು ಜನರು ಇನ್ನೂ ಹೋಗುತ್ತಿದ್ದಾರೆ ಹಾಗೆ ಇಲ್ಲಿ ಹಲವಾರು --

ಒಂದು ಸರ್ಕಾರಿ ಮಾದರಿಯ ಶಾಲೆ ಆಗಿತ್ತು ಗೋರ್ಮೆಂಟ್ ಮಾರತಹಳ್ಳಿಯಲ್ಲಿ ಇದು ಕಂಡು ಬರುತ್ತದೆ ಹಾಗೂ ಸಿಗರೇಟ್ ಮುಕ್ತ ಎಂದು ಇಲ್ಲಿ ಬರೆಯಲಾಗಿದೆ ಹಾಗೂ ಒಂದು ಮರವನ್ನು ಕಾಣಬಹುದು ಒಂದು ಒಂದು ಗಸಗಸೆ ಮರವನ್ನು ಕಾಣಬಹುದು ಒಂದು ಧ್ವಜಸ್ಕಂಬವನ್ನು--

ಹಲವಾರು ಹಳದಿ ಬಣ್ಣದ ಕಾಯಿಗಳು ಹಾಗು ಹಲವಾರು .

ಬಿಲ್ಡಿಂಗ್ ಗಳಲ್ಲಿ ಕೆಂಪು ಬಣ್ಣ ಚಾಯಗಳನ್ನು ಕಾಣಬಹುದಾಗಿದೆ ಸುತ್ತಮುತ್ತ--

ಕೂಲ್ ಡ್ರಿಂಕ್ಸ್ ಗಳು ಸಿಗುತ್ತೆ ಮತ್ತು ಅದರ ಮುಂದೆ ಮೂರು ಬೈಕುಗಳು ನಿಂತಿದ್ದು ಒಂದು ಲೈಟಿನ ಕಂಬವನ್ನು ನಾವು ನೋಡಬಹುದು ಆಗಿದೆ ಅದರ ಮೇಲೆ ಮೂರು ಮರಗಳನ್ನು ನಾವು ಸಹ ನೋಡಲಾಗಿದೆ.

ಈ ಒಂದು ನದಿಯಾ ಚಿತ್ರ ವಾಗಿದ್ದು ನದಿ ಯಲ್ಲಿ ಬೋಟಿನ ಚಿತ್ರಗಳನ್ನು ನಾವು ನೋಡಬವುದಾಗಿದೆ ಬೃಹತ್ ಎಡಿಎ ದೊಡ್ಡ ದೊಡ್ಡ ಬೋಟನ್ನ ನೋಡಬಹುದಾಗಿದೆ ಹಲವಾರು ಚಿತ್ರಗಳನ್ನು ನಾವು ಇಲ್ಲಿ ಕಾಣಬಹುದಾಗುದೆ ಮಮತೆ ಅಲ್ಲಿ ನೀರನು ಸಹ ನೋಡಲಾಗಿದೆ.

ಇದು ಲವ್ ಗೆ ಸೆಂಟ್ರಲ್ ಸ್ಕೂಲ್ ಬರುತೆ. ಇಲ್ಲಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಲು ಬಂದಿರುತ್ತಾರೆ. ಹಾಗು ಹಲವಾರು ಗೇಟ್ ಇನ ಮುಂದೆ ಕಾಯುತ್ತಿರುತ್ತಾರೆ.

ಇದೊಂದು ರೋಡಾಗಿದ್ದು ರೋಡ್ ನ ಸುತ್ತ ವಿದ್ಯುತ್ ದೀಪಗಳನ್ನು ನೋಡಬಹುದು ಹಾಗೂ ಹಲವಾರು ಗೋಲ್ಡನ್ ನೋಡಬಹುದು ಹಾಗು --